ಮತ್ತು ಒಂದು ಗೇಟ್ ಕೂಡ ಇದೆ ಕಾಂಚನ ಗೇಟ್ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ವಾಯಾಮ ಶಾಲೆಯನು ಕಂಡು ಬರ್ತಾ ಇದೆ.

ಮತ್ತು ತರತರದ ಡಂಬಲ್ಸ ಗಳು ಕಂಡುಬರ್ತಿದ್ದವೆ.

ಮತ್ತು ಫ್ಯಾನು ಕಂಡು ಬರ್ತಾ ಇದೆ.

ದೇವಸ್ಥಾನ ಮೇಲೆ ಕೆಂಪು ಬಣ್ಣದಿಂದ ಬರೆದಿರುವ ಶ್ರೀ--

ಒಂದು ಫ್ಯಾನ್ ಕೂಡ ಕಾಣಸ್ತಾ ಇದೆ.

ಸಾಕಷ್ಟು ಕೆಂಪು ಮತ್ತು ಬಿಳಿ ಬಣ್ಣದ ಪೊಗ್ಗುಗಳನ್ನು ಗೋಡೆಗೆ ಮೆತ್ತಿಸಿದ್ದಾರೆ.

ಮತ್ತು ಸಾಕಷ್ಟು ಕಬ್ಬಿಣದ ಬೆಂಚ್ ಗಳನ್ನು ಇಲ್ಲಿ ಇಕ್ಕಿದ್ದಾರೆ.

ಚಾಕ್ಲಾಟಿ ಬಣ್ಣದ ಕಿಟಕಿಗಳನ್ನು ಕಂಡು ಬರ್ತಿದ್ದಾವೆ.

ನಿಂತುಕೊಂಡಿದೆ ಮತ್ತು ಒಂದು ಜನರೇಟರ್ ಮಷೀನ್ ಕೂಡ ಕಂಡು ಬರ್ತಾ ಇದೆ .

ಮತ್ತು ಅಂಗಡಿಯ ಮೇಲುಗಡೆ ಸಂಗೀತ ಎಲೆಕ್ಟ್ರಾನಿಕ್ ಬೋಡು ಬರ್ದಿಂದು ಕಾಣುತಿದೆ.

ಹೊರಗಡೆ ಸಾಕಷ್ಟು ಜನರು ಇಲ್ಲಿ ನಿಂತಿ ಕೊಂಡಿದ್ದಾರೆ.

ಮತ್ತು ಕೆಲವು ಜನರು ಹೊರಗಡೆ ಗಾಡಿ ಮೇಲೆ ಕುಳಿತುಕೊಂಡಿದ್ದಾರೆ.

ಮತ್ತು ಮೇಲ್ಗಡೆ ಒಂದು ಇಂಡಿಯನ್ ಪೋಸ್ಟ್ ಅಂಟು ಬೋರ್ಡ್ ಬರ್ದಿಂದು ಕಾಣ್ತಾ ಇದೆ.

ಕಪ್ಪು ಬಣ್ಣದ ವೈರಿನ ತಾರುಗಳನ್ನು ಕಾಣ್ಸ್ತದ್ದವೆ.

ತ್ತು ಡಿಸ್ಕೋ ಲೈಟುಗಳು ಕಂಡು ಬರ್ತಿದ್ದಾವೆ.

ಮತ್ತು ಅಂಗಡಿಯ ಮೇಲೆ ಸಿ_ಎ_ಟಿ ಬೋರ್ಡ್ ಕೂಡ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಹೋಟೆಲ್ ಅನ್ನು ಕಾಣಸ್ತಾ ಇದೆ.

ಜೂಗ್ಗುಗಳು ಗ್ಲಾಸೆಸ್ ಗಳನ್ನು ಇಕ್ಕಿದ್ದಾರೆ ಮತ್ತು ಎರಡು--

ಮತ್ತು ಕೆಳಗಡೆ ಒಂದು ಬ್ಯಾಂಕು ಕೂಡ ಇದೆ ಸಾಕಷ್ಟು ಜನರು ಇಲ್ಲಿ ರಸ್ತೆ ಮೇಲೆ ನಡ್ಕೊಂಡು ಹೋಗುತ್ತಿದ್ದಾರೆ.

ದೀಪ ಹಚ್ಚುವ ತರ ತರಹದ ಕೋಣೆಗಳನ್ನು ಕಂಡು ಬರ್ತೀದ್ದಾವೆ.

ಪ್ಪು ಬಣ್ಣದ ರಸ್ತೆ ಕೂಡ ಇಲ್ಲಿದೆ.

ಅದರ ಮೇಲೆ ಅಸ್ತಿಪಿಂಜರನ್ನು ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಕಲರ್ ಅಂಗಡಿಯನ್ನು ಕಂಡು ಬರ್ತಾದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಒಂದು ಮೆರವಣಿಗೆಯನ್ನು ನಡಿತಾ ಇದೆ.

ಮತ್ತು ಕೆಲವು ಜನರು ಪುರುಷರು ತಮ್ಮ ಕೈಯಲ್ಲಿ--

ಮತ್ತು ಸಾಕಷ್ಟು ಪೆನ್ನು ಗಳು ಪುಸ್ತಕಗಳು ಇಲ್ಲಿ ಮಾರಾಟಕ್ಕೆ ಇಕ್ಕಿದ್ದಾರೆ.

ಒಂದು ಬಿಳಿ ಬಣ್ಣದ ಟೇಬಲ್ ಕೂಡ ಕಂಡುಬರ್ತಾಯಿದೆ.

ಕಸ ಹಾಕುವ ಒಂದು ಬಕೆಟ್ ಕೂಡ ಇದೆ ಕೆಲವು ಜನರು ಕಾಣುತ್ತಿದ್ದಾರೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮ್ಗೆ ಕಪ್ಪು ಬಣ್ಣದ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಕಂಡು ಬರ್ತ್ತಿದ್ದಾವೆ.